ಪೋಸ್ಟ್ ಬರೆಯೋದು ಚೆನ್ನಾಗಿ ಇರ್ತಾತ್ತಿ ಪತ್ರ ಬರೆಯೋದು ಇವಾಗ ಯಾರು ಪತ್ರ ಬರೆಯೋಲ್ಲ ಎಲ್ಲರು ಫೋನ್ ನಲ್ಲಿ ಮಾತಾಡಿ ಬಿಡತ್ತಾರ ಈ ಪಾತ್ರ ಬರೆಯೋದಾಗ್ಲಿಂದ ಚೆನ್ನಾಗಿ ಇರ್ತಾತ್ತಿ ಇವು ಅಂದ್ರೆ ವಾರಕ್ಕೆ ಒಮ್ಮೆ ಹದಿನೈದು ಹದಿನೈದು ದಿನ ಕೊಮ್ಮೆ ಬರಿತಿದ್ವಿ.

ಅದರಿಂದ ಉಪಯೋಗ ಐತ್ತೆ ಆ ರೊಕ್ಕ ಇದ್ರೆ ಬ್ಯಾಂಕ್ ನಲ್ಲಿ ಇಡಬೋ ದು ಇರ್ಲಾರ್ದಲ್ಲೇ ಸಾಲ ತಗೋಬೋದು ಎಲ್ಲ ರೀತಿಯಿಂದ ಬ್ಯಾಂಕ್ ಇದ್ರೆ ಅನುಕೂಲ ಇರ್ತಾತ್ತೆ ನಾವು ಸಾಲಾಗ್ಲಿ ನಮಗೆ ಬೇಕಾದರೆ ಇಡಕ್ಕೆ ಆಗ್ಲಿ ಬಂಗಾರಗಳು ಮನೆ ಇಡೋಕ್ಕ ಭಯ ಬ್ಯಾಂಕ್ ನಲ್ಲಿ ಇಡಬೋದು.